ಆ ಇಲ್ಲಿ ನಾವು ಆ ಹಲವಾರು ಚೇರ್ ಗಳಿರ್ತವೆ ಹಲವಾರು ಗಿಡಗಳಿರ್ತವೆ ಆ ಅದರಿಂದ ನಾವು ಹಮ್.

ಮುಸ್ಲಿಮ್ಸ್ ಜನಾಂಗದವರಿಗೆ ದೇವಸ್ಥಾನ ಇದ್ದಾಹಾಗೆ. ಅವ್ರ ಬಂದ ಇಲ್ಲಿ ನಮಾಜನ್ನ ಮಾಡ್ತಾರೆ.

ಮುಸ್ಲಿಂ ಜನಾಂಗದವರಿಗೆ ದೇವಸ್ಥಾನ ಇದ್ದ ಹಾಗೆ ಅವರು ಬಂದ ಇಲ್ಲಿ ನಮಾಝನ್ನು ಮಾಡ್ತಾರೆ.

ಅದನ್ನೆಲ್ಲ ಕೇಳಿಕೊಳ್ಳುತ್ತಾ ನಿಂತಿದ್ದಾರೆ ಅವರ ಸಲಹೆಗಳನ್ನ ಸ್ವೀಕರಿಸ್ತಾ ಇದ್ದಾರೆ ಹ ಇಲ್ಲಿ ಹ್ಮ್--

ಅದನ್ನೆಲ್ಲ ಕೇಳಿಕೊಳ್ಳುತ್ತಾ ನಿಂತಿದ್ದಾರೆ ಅವರ ಸಲಹೆಗಳನ್ನ ಸ್ವೀಕರಿಸ್ತಾ ಇದ್ದಾರೆ ಹ ಇಲ್ಲಿ ಹ್ಮ್--

ಇಲ್ಲಿ ಒಬ್ಬ ಹುಡುಗ ವಾಯ್ಯಾಮ ಮಾಡುತ್ತಿದ್ದಾನೆ ಇಲ್ಲಿ--

ಇದನ್ನು ನಾವು ಫ್ಯಾಕ್ಟರಿ ಅಂತ ಕರೀತೀವಿ ಒಂದು ವಸ್ತುವನ್ನ ಒಂದು ವಸ್ತು ತಯಾರು ಮಾಡಬೇಕೆಂದ್ರೆ ಹಲವಾರು ಪ್ರೋಸೆಸ್ ಗಳು ಇರ್ತವೆ .

ಆ ಪ್ರೋಸೆಸ್ ನ್ನ ಈ ಫ್ಯಾಕ್ಟರಿ ಯಲ್ಲಿ ಮಾಡಬೋದು ಆ ಆ ಅದು ಎದ್ರಿಂದ ಅಂತಂದ್ರೆ ಮಶೀನ್ ಗಳಿಂದ.

ಪಡಕೋಳ್ಳಬಹುದು ಅ ಹಲವಾರುಕಡೆ ನೀರನ್ನ ಅಹ್ ಪೂರೈಕೆ ಮಾಡಬಹುದು. ನದಿಗಳಿಂದ ನಾವು--

ಪಡಕೊಳ್ಳಬಹುದು ಆ ಹಲವಾರು ಕಡೆ ನೀರನ್ನ ಆ ಪೂರೈಕೆ ಮಾಡಬಹುದು ನದಿಗಳಿಂದ ನಾವು--

ವ್ಯಾಪಾರಸ್ಥರು ಅವರಿಗೆ ಅಹ್ ಗೂಡ್ಸಗಳನ್ನ‌ ಕೊಡ್ತಾ ಇದ್ದಾರೆ.

ವ್ಯಾಪಾರಸ್ಥರು ಅವರಿಗೆ ಹಮ್ ಗೂಡ್ಸ್ ಗಳನ್ನೂ ಕೊಡ್ತಾ ಇದ್ದಾರೆ.

ಇಲ್ಲಿ ನಾವು ಹ್ಮ್ ಹೂ ಹಲವಾರು ರೀತಿಯ ಹೂಗಳನ್ನು ನೋಡಬಹುದು ಇಲ್ಲಿನ ಇದನ್ನ ಹೂವಿನ ಮಾರ್ಕೆಟ್ ಅಂತಾನು ಹೇಳಬಹುದು ಇಲ್ಲಿ ಹಲವಾರು ಹಮ್ ಗ್ರಾಹಕರು--

ಇದು ಹೇರ್ ಸ್ಟೈಲ್ ಬೇಕಾದ್ರೂನು ಕೂಡ ನಾವು ಮಾಡಿಸ್ಕೊಬೋದು.

ಹ ತಮ್ಮ ದೇವರನ್ನ ಪ್ರಾರ್ಥಿಸೋಕೆ--

ಇವುಗಳನ್ನ ನಾವು ರೈಲ್ವೆ ಹಳಿಗಳು ಅಂತ ಕರೀತೀವಿ ಹಮ್ ರೈಲುಗಳು ಓಡಾಡೋದಕ್ಕೆ ಇವು ಸಹಾಯ ಆಗಿವೆ.

ರೈಲುಗಳಿಗೆ ಸಹಾಯವಾಗಿವೆ ಆ ಇವು ಸ್ ಆ ಇವುಗಳಿಂದ ಆ ಎಲ್ ಇವು ಇದ್ರೆ ಎಲ್ಲಿ ಬೇಕಾದ್ರು ಹೋಗಬಹುದು.

ಮುಸ್ಲಿಂ ಜನಾಂಗದವರು ಬಂದು ತಮ್ಮ ಅಲ್ಲಾ ಎಂಬ ದೇವರನ್ನ ಪ್ರಾರ್ಥನೆ ಮಾಡ್ತಾರೆ ಇಲ್ಲಿ ಅವರು ಬಂದು ನಮಾಝನ್ನು ಮಾಡ್ತಾರೆ.

ಇದು ಡೆಕೋರೇಷನ್ ಆಗಿ ಡಿಸೈನ್ ಆಗಿ ಡೆಕೋರೇಷನ್ ಡೆಕೋರೇಟ್ ಮಾಡಿದ್ದಾರೆ ಹ್ಮ್ ಇದು ಹ್ಮ್.

ಆ ಕಾಮಿಕ್ಸ್ ಬುಕ್ಸ್ ಇರಬಹುದು ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಜೋಕ್ಸ್ ಬುಕ್ಸ್ ಮತ್ತೆ ಭಗವದ್ಗೀತೆ ಈ ತರದ್ ಯಲ್ಲವು ಸಿಗ್ತವ ಇಲ್ಲಿ.

ಹೊರ ಹೋಗ್ತಾರೆ ಆ ಇದು ನಾವು ಪೀಸ್ ಫುಲ್ ಫೆ ಆ ಸ್ಪೇಸ್ ಅಂತ.

ಇದನ್ನ ನಾವು ಸೇತುವೆ ಅಂತ ಕರೀತೀವಿ ಇದನ್ನ ಯಾಕೆ ನಿರ್ಮಿಸ್ತಾರೆ ಅಂತಂದ್ರೆ ಅಕಸ್ಮಾತ್ ಏನಾದ್ರು ಹಮ್ ಎಲ್ಲಾದ್ರೂ ನೀರು ನದಿ ಇತ್ತು ಅಂತಂದ್ರೆ.

ಇದು ಮೆನ್ಸ ವಿಯರ ಸೆಕ್ಷನ್ನು ಇದನ್ನ ನಾವು ಬಟ್ಟೆ ಅಂಗಡಿಗಳಲ್ಲಿ ಕಾಣಬಹುದು ಇಲ್ಲಿ ಅಹ್‌ ಅಹ್‌ ಗಂಡ ಮಕ್ಕಳಿಗೆ ಯಾವದೆ ರಿತಿಯಾದಂತಹ--

ಇದು ಮೆನ್ಸ ವಿಯರ ಸೆಕ್ಷನ್ನು ಇದನ್ನ ನಾವು ಬಟ್ಟೆ ಅಂಗಡಿಗಳಲ್ಲಿ ಕಾಣಬಹುದು ಇಲ್ಲಿ ಅಹ್‌ ಅಹ್‌ ಗಂಡ ಮಕ್ಕಳಿಗೆ ಯಾವದೆ ರಿತಿಯಾದಂತಹ--

ಹ ಸೀರೆಗಳನ್ನ ನಾವು ಕಾಣಬಹುದು ನಮ್ಗೆ ಇಲ್ಲಿ ಯಾವ್ ಯಾವ ಬಟ್ಟೆಗಳು ಇಷ್ಟ ಆಗುತ್ತೊ ಅಥ್ವ ಯಾವ್ ಸೀರೆ ಇಷ್ಟ ಆಗುತ್ತೋ--

ಮತ್ತೆ ಅಹ್ ಪೆನ್ನ್ ಪೆನ್ಸಿಲ್ ‌ ಅಹ್ ಈ ರೀತಿಯಾದಂತಹ ಅಹ್ ಇದು ವಸ್ತುಗಳನ್ನ ನಾವು ಇಲ್ಲಿ ತಗೋಬಹುದು.

ಇದನ್ನ ನಾವು ಸಿನಿಮಾ ತಿಯೇಟರ್ ಅಂತ ಕರಿತೀವಿ ಇಲ್ಲಿ ಹಲವಾರು ಹ ಬಹಳಷ್ಟು--

ನೀರುನ್ ರಭಸವನ್ನು ತಡೆಗಟ್ಲಿಕ್ಕೆ ಈ ಡ್ಯಾಮ್ ಗಳನ್ನು ನಿರ್ಮಿಸ್ತಾರೆ.